ಈ ಧ್ವಜ ಗೋಸ್ಕರ ನಮ್ಮ ಎಷ್ಟು ಸ್ವಾತಂತ್ರ್ಯ ಹೋರಾಟರು ಎಷ್ಟು ಪ್ರಾಣವನ್ನು ಕೊಟ್ಟಿದ್ದಾರೆ ನಾವು ತುಂಬಾ ಗೌರವಿಸಬೇಕು.

ರಾತ್ರಿಯಲ್ಲಿ ಜನರು ಇಲ್ಲಿ ಕಮ್ಮಿ ಇರ್ತಾರೆ. ಆದರೂ ಒಬ್ಬೊಬ್ರು ಇರ್ತಾರೆ ಇಲ್ಲಿ ಸ್ವಲ್ಪ ಜನ ರಾತ್ರಿ ಮನೆಯಲ್ಲಿ ಸ್ವಲ್ಪ ಜಗಳ ಮಾಡ್ಕೊಂಡ್ ಬರ್ತಾರಲ್ಲ ಅವಾಗ ಇಲ್ಲಿ ಮಲಗಿ ಬಿಡ್ತಾರೆ ಚೇರ್ ಮೇಲೆ.

ಈ ಮದುವೆ ಮಂಟಪದಲ್ಲಿ ನೀವು ನೋಡಬಹುದು ಎಷ್ಟು ಸುಂದರವಾಗಿದೆ ಈ ಮದುವೆ ಮಂಟಪ ಇದು ಒಳ್ಳೆ ಚೇರ್ ನೀಟಾಗಿ ಜೋಡಿಸಿದ್ದಾರೆ.